ಅಂಗಡಿಯ ಒಳಗಡೆ ಸ್ವಲ್ಪ ಜನರು ಚಹವನ್ನು ಕುಡಿಯುತ್ತಿದ್ದಾರೆ.

ಹಾಗೂ ಟೇಬಲ್ ನ ಮೇಲೆ ಬ್ರೆಡ್ ಮತ್ತು ಕರ್ಚೀಫ್ ಗಳನ್ನು ಇಡಲಾಗಿದೆ.

ಹೊಲದ ಆಚೆಗೆ ಮತ್ತು ಈಚೆಗೆ ಕಂಬಗಳನ್ನು ನೆಡಲಾಗಿದೆ.

ಪಾರ್ಕಿಂಗ್ ನಲ್ಲಿ ದ್ವಿಚಕ್ರ ವಾಹನ ಹಾಗು ಕಾರ್ ಗಳು ನಿಂತಿವೆ ಹಾಗು ಸುತ್ತ ಮುತ್ತಲು ಹಚ್ಚ ಹಸಿರಿಂದ ಕುಡಿರುವ ಗಿಡ ಮರಗಳು ಬೆಳೆದು ನಿಂತಿವೆ.

ಬೋರ್ಡಿನ ಮೇಲೆ ಶ್ರೀ ವೀರಭದ್ರೆಶ್ವರ ಕಿರಾನ ಮತ್ತು ಜನರಲ್ ಸ್ಟೋರ್ ಎಂದು ಇಂಗ್ಲಿಷ್ ನಲ್ಲಿ ಹಾಗು ಕನ್ನಡದಲ್ಲಿ ಬರೆದಿದ್ದಾರೆಯೆ.

ಇಲ್ಲಿ ಒಂದು ಎತ್ತಿನ ಗಾಡಿ ಇದೆ ಎತ್ತಿನ ಗಾಡಿಯ ಒಳಗೆ ಹೂವು ಹಾಗೂ ಧಾನ್ಯಗಳಿಂದ ಅಲಂಕರಿಸಲಾಗಿದೆ.

ಇಲ್ಲಿ ಮನೆ ಕಟ್ಟಲು ಬೇಕಾಗುವ ಸಾಮಗ್ರಿಗಳ ಅಂಗಡಿ ಇದೆ.

ಹಾಗು ಕಬ್ಬಿಣದ ರಾಡ್ ಗಳನ್ನು ಕೂಡ ಇಡಲಾಗಿದೆ.

ದೇವಾಲಯದ ಮೇಲೆ ಶ್ರೀ ಕ್ಷೆತ್ರಿ ಝರಣಿ ನರಸಿಂಹ ದೇವಸ್ಥಾನ ಬೀದರ್ ಎಂದು ಕನ್ನಡದಲ್ಲಿ ಬರೆದಿದ್ದಾರೆ.

ಇಲ್ಲಿ ಒಂದು ವಿಶಾಲವಾದಂತಹ ಅಣೆಕಟ್ ಇದೆ ಅ ಅಣೆಕಟ್ಟಿನಲ್ಲಿ ಬಾಳಷ್ಟು ನೀರುಗಳು ನಿಂತಿವೆ ಹಾಗ್ --

ಹಾಗೂ ಸ್ಟೋರ್ ನ ಹೊರಗಡೆ ಬಹಳಷ್ಟು ಸಾಮಾನುಗಳನ್ನು ಹಾಕಿದ್ದಾರೆ.

ಹಾಗೂ ಟೇಬಲೀನ ಮೇಲೆ ಕಂಪ್ಯೂಟರ್ ಅಗ್ರಿಕಲ್ಚರ್ ಗಿಡಗಳನ್ನು ಇಟ್ಟಿದ್ದಾರೆ.